ಇದು ಒಂದು ಮೂರು ನಾಲ್ಕು ಅಂತಸ್ತಿನ ದೊಡ್ಡದಾದ ಬಿಲ್ಡಿಂಗ್ ಇದೆ.

ಹೂಂ ಹಾಗೆ ಇಲ್ಲಿ ತೆಳಗಡೆ ಬ್ಯಾ ಬಹಳಷ್ಟು ಜನ ಸಾಲಾಗಿ ನಿಂತಿದ್ದಾರೆ.

ದೊಡ್ಡ ಬಿಡ್ಲಿಂಗು ಕೂಡ ಕಟ್ಟಿದರೆ ಆ ಕಡೆಯಿಂದ ಈ ಕಡೆ.

ಹಾಗೆ ಇಲ್ಲಿ ಸ್ವೀಟ್ಸ್ ಅದು ನಿಂದವೇ ಹಾಗೆ ಇಲ್ಲಿ ಒಂದು ಬಾಟಲ್ ಕೂಡ ಇದೆ.